ಈ ಚಿತ್ರದಲ್ಲಿ ನಾವು ಒಂದು ಶಾಪಿಂಗ್ ಕಾಂಪ್ಲೆಕ್ಸನ ನಾವು ನೋಡ್ಬೋದು ಆಲ್ಲೆನ್ ಸೊಲಿ ಅವರ ಒಂದು ಶೋ ರೂಮ್ನ ನೋಡ್ಬೋದು.

ಈ ಚಿತ್ರದಲ್ಲಿ ನಾವು ಆಸ್ಪತ್ರೆಗೆ ಸಂಬಂಧಪಟ್ಟ ಒಂದು ಭಾಗವನ್ನು ನೋಡತ್ತಾ ಇದ್ದಿವಿ ಇದು ರೂಮ್ ನಂಬರ್ ಒನ್ ಆಗಿದೆ ಬಾಯಿ ರೋಗ--

ಈ ಚಿತ್ರಣದಲ್ಲಿ ನಾವು ಒಂದು ಪೋಸ್ಟ್ ಆಫೀಸ್ ಅನ್ನ ನೋಡುತ್ತಿದ್ದೇವೆ ಇದು ಅಂಚೆ ಕಛೇರಿ.